ಕೈಯನ್ನು ಒಂದು ಕೈ ಮೇಲೆ ಮಾಡಿ ಒಂದು ಕೈ ಕೆಳಗೆ ಮಾಡಿ ದ್ದಾಳೆ ಹಾಗು ಮೊಳಕಾಲನ್ನು ಸೊಟ್ಟ ಮಾಡಿದ್ದಾಳೆ ತುಂಬಾ ಚೆನ್ನಾಗಿರುವ ಒಂದು ನೃತ್ಯವಾಗಿ__

ಅದರಲ್ಲಿ ಮಧ್ಯದ ದೇವರು ಇಂಪಾರ್ಟೆಂಟ್ ಇದಕ್ಕೆ ಎಲ್ಲ ಜನರು ಬಂದು ಕೈಮುಗಿತಾ ಇದ್ದಾರೆ ಇಲ್ಲಿ ನೋಡಬಹುದು ಚಾಕ್ಲೆಟ್ ಬಣ್ಣದ ರಥಗಳಿವೆ --

ಮತ್ತು ಒಳಗಡೆ ನೀಲಿ ಬಣ್ಣದ ಲೈಟಿಂಗ್ಸ್ ಮಾಡಿದ್ದಾರೆ ಜನರು ಆ ಫಂಕ್ಷನ್ ನೋಡಲು ಒಳಗೆ ಹೋಗ್ತಾ ಇರುವಂತಹ ಒಂದು ದ್ರಶ್ಯಾ ನೋಡಬಹುದು .

ಇದು ಒಂದು ಕನ್ಸ್ಟ್ರಕ್ಷನ್ ಸೈಟ್ ಈ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಮನೆಗೆ ಬೇಕಾಗಿರುವ ಅಡಿಪಾಯ ಹಾಕಿದ್ದಾರೆ ಹಾಗೂ ಇಲ್ಲಿ ಮೂರು ಜನ ಲೇಬರ್ಗ ಳೂ ವರ್ಕ್ ಮಾಡುತ್ತಾ ಇದ್ದಾರೆ.

ಇದು ನಮ್ಮ ಊರಿಲ್ಲಿ ನಡೆಯುವ ಒಂದು ಜಾತ್ರೆಯ ಸನ್ನಿವೇಶ ಈ ಜಾತ್ರೆಯಲ್ಲಿ ಬ್ರೇಕ್ ಡ್ಯಾನ್ಸ್ ಬಂದಿದೆ ಮತ್ತು ಬಲೂನ್ ಬಂದಿದೆ ಹಾಗು ಇನ್ನೊಂದು --

ಇದು ರೈನ್ ಇಂಡಿಯಾ ಎನ್ನುವ ಒಂದು ಕೆಫೆ ಇದು ಏರ್ಪೋರ್ಟ್ ನ ಸನ್ನಿವೇಶ ಇಲ್ಲಿ ಎಲ್ಲಾರು ಏರ್ಪೋರ್ಟ್ ನಲ್ಲಿ --

ಇಲ್ಲಿ ಒಂದು ಗಾರ್ಡನ್ ಇದೆ ಗಾರ್ಡನ್ನಲ್ಲಿ ಸೆಂಟರ್ ಅಲ್ಲಿ ಒಂದು ಫೋಲ್ ಇದೆ ಮತ್ತು ಒಂದು ಜಾರು ಬಂಡೆ ಇದೆ ಅದರ ಪಕ್ಕದಲ್ಲಿ ಮತ್ತೊಂದು ಜಾರು ಬಂಡೆ ಇದೆ.

ಇಲ್ಲಿ ನೋಡಬಹುದು ಇದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ನ ಮುಂಭಾಗದಲ್ಲಿ ನೀಲಿ ಕೂಟದ ಎರಡು ಗಾಡಿಗಳಿವೆ.

ಇದು ಒಂದು ಮಿಶ್ನರಿ ಸ್ಕೂಲ್ ನ ದೃಶ್ಯ ಈ ಸ್ಕೂಲ್ ನಲ್ಲಿ ಕ್ರಿಶ್ಚನ್ ಧರ್ಮದ ಎಲ್ಲ ಪುಟ್ಟ ಮಕ್ಕಳು ಇಲ್ಲಿ --

ಇದು ಒಂದು ಸೈನಿಕ ಸೈಕಲ್ ಇದರ ಮುಂದೆ ಒಂದು ಎಲೆಕ್ಟ್ರಿಕ್ ಆಟೋರಿಕ್ಷಾ ನಿಂತಿದೆ ಇದು ಮೂರು ಗಾಲಿಯ ಆಟೋರಿಕ್ಷಾ --

ಚಾಕಲೇಟ್ ಬಣ್ಣದ ಒಂದು ಶೆಟ್ಟರ್ ಇದೆ ಇಲ್ಲಿ ಒಂದು ಚಾಕಲೇಟ್ ಬಣ್ಣದ ಕಾರ್ ನಿತ್ತಿದೆ ಮತ್ತು ಹಳದಿ ಬಣ್ಣದ ವ್ಯಕ್ತಿಯು ಒಳಗೆ ಹೋಗ್ತಾ ಇದ್ದಾನೆ.

ಇದು ಒಂದು ಕನ್ಸ್ಟ್ರಕ್ಷನ್ ಸೈಟ್ ಆಗಿದೆ ಇಲ್ಲಿ ಮೇಲ್ಗಡೆ ಸ್ಲಾಬ್ ಹಾಕಲು ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಕಟ್ಟಿಗೆಯ ಬೇಸ್ಮೆಂಟ್ ರೆಡಿ ಮಾಡಿದ್ದಾರೆ.

ಇಲ್ಲಿ ನಾವು ನೋಡಬಹುದು ಒಂದು ಅರಿಶಿಣದ ರಾಶಿ ಆಗ್ತಾ ಇದೆ ಈ ಅರಿಶಿಣದ ರಾಶಿಯಲ್ಲಿ ಅರಿಶಿಣದ ಮೇಲಿನ ತೊಗೋಟೆಯನ್ನು ಸುಲಿದು ಇದನ್ನು ಕುದಿಯುವ ನೀರಿನಲ್ಲಿ ಹಾಕಿ --

ಕೆಕಾಲಾಳುಗಳು ಸೇರಿ ಸ್ಲ್ಯಾಪ್ ಅನ್ನು ನಿರ್ಮಿಸುತ್ತಿದ್ದಾರೆ ಇಲ್ಲಿ ಕಲ್ಲು ಕಡಿ ಸಿಮೆಂಟ್ಗ ಹಾಕಿ ತಯಾರಿಸ್ತಾ ಇದಾರೆ .

ದ್ರಾಕ್ಷಿಇದೆ ಸೇಬುಹಣ್ಣು ಇದೆ ದಾಳಿಂಬೆ ಹಣ್ಣು ಹಾಗೂ ಇದರ ವ್ಯಕ್ತಿ ಕೆಂಪು ಬಣ್ಣದ ಬಟ್ಟೆ ಧರಿಸಿಕೊಂಡು ನಿಂತಿದ್ದಾನೆ.